ವ್ಯಕ್ತಿ ಚಿಕ್ಕ್ ಚಿಕ್ಕ ಮೀನುಗಳನ್ನು ಮಾರ್ತ ಇದ್ದಾನೆ ಅಷ್ಟೆ ಅಲ್ದೆ ಅವ್ರ್ - ಅವ್ರ್ ಕಡೆ ತಕ್ಕಡಿ ಕೂಡ ಇದೆ ಬಾಸ್ಕೆಟ್ - ಬಾಸ್ಕೆಟ್ ಅಲ್ಲಿ ಅರ್ಧ ಫಿಶ್ ಗಳು ಕೂಡ ಇದ್ದಾವೆ.

ನೋಡ್ತಾ ಇದ್ದೀವಿ ಮೇಲ್ ದೀಪ ಇನ್ನು ಬೆಳಕ್ ಕೊಡ್ತಾ ಇದೆ ಅದೆ ರೀತಿ ಇದು ಫಿಶ್ ಮಾರ್ಕೆಟ್ ಅಲ್ಲಿ ಫಿಶ್ ಅಂಗಡಿ ಆಗಿರ್ಬೋದು.

ಎಸ್.ಬಿ.ಐ. ಎ.ಟಿ.ಎಮ್. ನ ನೋಡತಾಯಿದೀವಿ. ಒಬ್ಬ ವ್ಯಕ್ತಿ ಒಳಗಡೆ ಇದಾನೆ ಎ.ಟಿ.ಎಮ್. ಕಡೆ ಅಹ್ ಇನ್ನೊಬ್ಬ ವ್ಯಕ್ತಿ ಹೊರಗೆ ಬರ್ತಾ ಇದ್ದಾನೆ ಮತ್ತೆ ಡೋರ್ ಲಿಂದ ಹೊರಗಡೆ ಬರ್ತಾ ಇದ್ದಾನೆ ಆ ಡೋರ್ ಗ್ಲಾಸ್ ಡೋರ್ ಆಗಿರುತ್ತೆ.

ಇಲ್ಲಿ ನಾವ್ ನೋಡ್ತಾ ಇದೀವಿ ಅನೇಕ ಜನ್ರು ಅಹ್ ಮೀನ್ ಹಿಡಿಯುವವ್ರು ಮೀನ್ಮೀನ್ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮಾರುವವರಾಗಿದ್ದಾರೆ.